ಈ ಅಂಗಡಿಯನ್ನು ವಿವಿಧ ದೀಪಗಳಿಂದ ಅಲಂಕರಿಸಿದ್ದಾರೆ ಮ --

ಈ ಅರಣ್ಯ ಪ ಪ್ರದೇಶದಲ್ಲಿ ಬಹಳಷ್ಟು ನೀರು ಕೂಡ ಇದೆ.

ಇಲ್ಲಿ ಒಂದು ಬಟ್ಟೆ ಮಾರುವ ಅಂಗಡಿ ಇದೆ.

ಅಲ್ಪ ಬಟ್ಟೆಗಳನ್ನು ಮಡಚಿಕ್ಕಲಾಗಿದೆ ಮತ್ತೆ ಸ್ವಲ್ಪ ಬಟ್ಟೆಗಳನ್ನು ಹಾಗೆ ಇರಿಸಲಾಗಿದೆ.

ಈ ಮನೆಯ ಮೇಲ್ಭಾಗದಲ್ಲಿ ಒಂದು ಗಾಳಿ ನೀಡುವ ಪಂಕ ಇದೆ.

ಈ ದೇವಸ್ಥಾನಕ್ಕೆ ಒಂದು ಗೇಟು ಇದೆ ಆ ಗೇಟ್ ಅನ್ನು ಉಚ್ಚಲಾಗಿದೆ.

ಈ ರಸ್ತೆಯ ಅಕ್ಕ ಪಕ್ಕದಲ್ಲಿ ಹಚ್ಚು ಹಸಿರಿನಿಂದ ಕೂಡಿದ ಮರಗಳಿವೆ.

ಇಲ್ಲಿ ಒಂದು ಕಪ್ಪು ಬಣ್ಣದ ಹಲಿಗೆ ಇದೆ.

ಕೆಲವು ಜನರು ಫೋಟೋ ವನ್ನು ತೆಗೆದು ಕೊಳ್ಳುತ್ತಿದ್ದಾರೆ.

ಈ ಬಸ್ ನಿಲ್ದಾಣದ ಪಕ್ಕದಲ್ಲಿ ದೊಡ್ಡದಾದ ಹೇ ಎಡ ಮೂರು ಮನೆಗಳಿವೆ.

ಇಲ್ಲಿ ಈ ಅಂಗಡಿಯಲ್ಲಿ ನಾಲ್ಕು ಜನರಿದ್ದಾರೆ.

ಇಲ್ಲಿ ಮೀನು ಮಾರಾಟ ಮಾಡುವ ಸ್ಥಳ ಇದೆ.

ಹಾಗೂ ಬಹಳಷ್ಟು ಕಟ್ಟಿಗೆ ಗಳಿವೆ ಈ ಅಂಗಡಿಯ ಪಕ್ಕದಲ್ಲಿ ಒಂದು ದೊಡ್ಡನೆಯ--

ಈ ಅಂಗಡಿಯಲ್ಲಿ ವಿವಿಧ ರೀತಿಯ ಪೀಡೋಪಕರಣಗಳು ಇವೆ.